ಆ ಎಂಟ್ರೆನ್ಸ್ ವೆಲ್ಕಮ್ ಚೆನ್ನಾಗೈತೆ ನೋಡಿ .

ಇದು ನಮ್ಮ ಬ್ಳ್ಳಾರಿಯಲ್ಲಿ ಅಂತ ಇರುವ ಶುದ್ದ ಕ್ರೋಸ್ಸ್ ರಸ್ತೆಯಲ್ಲಿ ಇದು ಡಾಕ್ಟರ್ ಶಾಪ್ ದೊಡ್ಡ್ ಮಾಲಿದು .

ಇದು ಇದು ನಮ್ಮ ಬಳ್ಳಾರಿಯಲ್ಲಿ ಕಿರೊ ಮ್ರಗಾಲಯ ಅಂತೇಳಿ --

ಅವ್ರು ಒಳ್ಗಡೆ ಹೋದ್ರೆ ಆಗಿನ್ ಕಾಲದಲ್ಲಿ ಏನೇನ್ ನಡೀತಿದ್ವು ಏನೇನ್ ಇದಾಗಿತ್ತು ಎಲ್ಲ ಚಿತ್ರಗಳು ಎಲ್ಲ ಇರ್ತವೆ ಇದ್ರೊಳ್ಗೆ.

ತುಂಬ್ಯಂಗಿಲ್ಲ ಮೀನು ಎಲ್ಲ ಎಷ್ಟು ಚೆನ್ನಾಗೈತೆ ನೋಡ್ರಿ ಆಗಿನ್ ಕಾಲದಲ್ಲಿ ಡ್ರೆಸ್ಸ್ ನೋಡ್ರಿ ಯಾವ್ತರ ಹಾಕೊಂಡು ಅಷ್ಟು ಚೆನ್ನಾಗ್ ಮಾಡ್ತಾರೆ.

ಬಾಲು ಫುಟ್ಬಾಲ್ ಆತರ ಏನಾನೊ ಇದ್ರೆ ಟ್ರೈನಿಂಗ್ ತಗೊಳ್ಳಕ್ಕೆ ಆತರ ಹಾಕಿದ್ದಾರೆ .

‌ ಇದು ಬಂದುಬಿಟ್ಟು ನಾಕು ದಿಕ್ಕಿದ್ ಗೋಡೆಗಳ್ಳಿದ್ದಂಗೆ ಹಳೆ ಕಾಲದ್ದ .

ಒಂತರ ರೈಲ್ವೆ ಟೇಷನ್ ನಾಗ ಇದ್ದಂಗೈತೆ.

ಇಲ್ಲ್ ನೋಡಿದ್ರೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ವೀಲಿಂಗ್ ಹೊಡಿಯಾಕೆ ಸ್ ದಾರ್ಯಾಗ.

ಚರ್ಚ್ನಾಗ ಮತ್ತೆ ಸಿಸ್ಟರ್ಗಳು ಆ ತರ ಡ್ರೆಸ್ಸ್ ಹಾಕೊಬೇಕು ಕ್ರಿಸ್ಸ್ಮಸ್ಸ್ ದ್ರಾಗ.